ಸೋ ಇದು ಬಂದುಬಿಟ್ಟು ಒಂದು ಕಾರ್ ತರನು ನೋಡೋದಕ್ಕು ಚೆನಾಗಿದೆ ಚೆನ್ನಾಗಿ ಕೂಡ ಕಾಣುತ್ತೆ ದೊಡ್ಡ ದೊಡ್ಡ ಮರ ಗಿಡನೂ ಇದಾವೆ .

ಸಣ್ಣ ಸಣ್ಣ ನಾಲಕು ಗಿಡನು ಕೂಡ ಇಲ್ಲಿ ಮದ್ಯ ಮದ್ಯ ಕೊಡು ಬೆಳದಿದ್ದಾವೆ .